ಇದ್ ಇ ಫೋಟೋ ದಲ್ಲಿ ಕಾಣಿಸ್ತಾ ಇರೋದು ಕೆ ಆರ್ ಸರ್ಕಲ್ ಉ. ಈದ್ ಇರೋದು ಅರಮನೆ ಎದುರುಗಡೆ. ಅಲ್ಲಿ ಇರೋ ಪ್ರತಿಮೆ ನಾಲ್ವಡಿ ಕೃಷ್ಣ ರಾಜ ಒಡೆಯವರ ಅವರದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದರೆ ಅವರೇ ಪೂರ್ತಿ ಮೈಸೂರ್ ನ ನಿರ್ಮಾಣ ಮಾಡಿದ್ದು ಅಂತ ಹೇಳಿದ್ರೂ ತಪ್ಪಾಗಲ್ಲ.

ಇಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇರೋದು ಒಂದು ಆಕ್ಟೋಪಸ್ ಮತ್ತೆ ಸ್ಟಾರ್ ಫಿಶ್. ಸೊ ಇದು ನೀರಲ್ಲಿ ವಾಸಮಾಡುವಂತ ಪ್ರಾಣಿಗಳು.

ಇಲ್ಲಿ ಕಾಣಿಸುತ್ತಿರುವ ಒಂದು ಸರ್ಕಲ್ ಸಬ್ ಅರ್ಬನ್ ಬಸ್ ಸ್ಟಾಂಡ್ ಹತ್ತಿರ ಇರುವ ಒಂದು ಸರ್ಕಲ್. ಸಬ್ ಅರ್ಬನ್ ಬಸ್ ಸ್ಟಾಂಡ್ ಹತ್ತಿರ ಸುಮ್ಮಾರು ಹೋಟೆಲ್ ಸ್ಗಳಿವೆ. ಬಂದಿರೋ ಟೂರಿಸ್ಟ್ ಗಳಿಗೆಲ್ಲ ಉಳಕೊಳ್ಳೋಕ್ಕೆ ತುಂಬಾ ಒಳ್ಳೆ ವ್ಯವಸ್ಥೆ ಕೂಡ ಇದೆ. ಹಾಗೆ ಇದು ಸಿಟಿಗೆ ತುಂಬಾ ಹತ್ತಿರವಾಗಿರುವಂತಹ ಸ್ಥಳಾನು ಆಗಬಹುದುಲ್ಲ ಪ್ಯಾಲೇಸ್ಗೆ ಮತ್ತೆ ಎಕ್ಸಿಬಿಷನ್ಗೆ .